ಇಲ್ಲಿ ಒಂದು ದ- ಬಟ್ಟೆ ಅಂಗಡಿ ಇದೆ ಬಟ್ಟೆ ಅಂಗಡಿಯಲ್ಲಿ ಎರಡು ಪೋಸ್ಟರ್ ನ ಕೂಡ ಹಾಕಿದ್ದಾರೆ ಇಲ್ಲಿ ಬಟ್ಟೆಗಳನ್ನ

ಇಲ್ಲಿ ಒಂದು ಬರ್ ಡೇ ಸೆಲೆಬ್ರೇಶನ್ ಅನ್ನು ಮಾಡ್ತಾಯಿದಾರೆ ಬರ್ ಡೇ ಸೆಲೆಬ್ರೆಷನ್ಗೆ ಬಲೂನ್ ಕಟ್ಟಿದರೆ ಸ್ಕ್ರಿನ್ ಗಳನ್ನೆಲ್ಲ ಬಿತ್ತಿದರೆ ಈ ಕಡೆ ಕಾಂಪೋಂಡ್ ಮೇಲೆ ಲೇಡೀಸ್ಗಳೆಲ್ಲ ಇದ್ದಾರೆ.

ಇಲ್ಲಿ ಹುಡುಗ ನೀರನ್ನ ಬಿಡ್ತಾಯಿದಾನೆ ಪೈಪಲ್ಲಿ ಮತ್ತೆ ಸುತ್ತ ಕಂಬಿಗಳನ್ನ ಆಕಿ ಕಂಪೌಂಡನ್ನ ಆಕಿ ಗಿಡಗಳನ್ನ ಬೆಳ್ಸಿದಾರೆ.

ಇದು ಒಂದು ಸಿಂಡಿಕೇಟ್ ಬ್ಯಾಂಕ್ ಇದೆ ವಿಜಯ ಬ್ಯಾಂಕ್ ಇದೆ ಜನರೇಟರ್ ಇಟ್ಟಿದ್ದಾರೆ ಮುಂದೆ ಒಂದು ಸರ್ಕಲ್ ಇದೆ. ಇದು ಒಂದು ಪಾಟ್ ತಾರಾ ಬರ್ಸಿದಾರೆ ಮುನೇ ಒಂದು ರೋಡ್ ಕೂಡ ಇದೆ.

ಮನೆಗಳ ಪಕ್ಕದಲ್ಲಿ ಮರ ಗಿಡಗಲ್ಲೇಲ ಇಟ್ಕೊಂಡು ಮಕ್ಕಳು ಎಲ್ಲ ಇದಾರೆ ಅಲ್ಲಿ .